ಅ ಮತ್ ಕಬ್ಬಿಣದ ಕಾರ್ಯ ಚಿತ್ರವನ್ನು ಇಲ್ಲಿ ನೋಡಬಹು--

ಮತ್ತು ಇಲ್ಲಿ ಆ ಹಿಂದುಗಡೆ ನೀರು ನಿಂತಿರುವ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದು.

ಮತ್ತು ಕೆಂಪುಗಳು ಕೆಂಪು ಸೀರೆ ಇರುವುದನ್ನು ನಾವು ಈ ಚಿತ್ರದಲ್ಲಿ ನೋಡಬಹುದು.

ಮತ್ತು ಸುತ್ತಲೂ ಹಲವಾರು ಮೈದಾನ ಜಾಗ ಇರುವುದನ್ನ ನಾವು ಇಲ್ಲಿ--

ಡದ ಫ್ಯಾಕ್ಟರಿ ಎಂದು ತಕ್ಷಣ ಹೇಳಬಹುದು.

ಒಂದು ನೆಟ್ ನ ಆಕಾರದ ಚಿತ್ರಣವನ್ನು ಹೊಂದಿದ್ದು ಸುತ್ತಲೂ ಕೆಳಗಡೆ ಹಸಿರು ಬಣ್ಣದ.

ಮತ್ತು ಇಲ್ಲಿ ನೀರು ಬೀಳುತ್ತಿರುವ ದೃಶ್ಯವನ್ನು ನೋಡಬಹುದು.

ಮತ್ತೆ ಬಣ್ಣದ ಡಬ್ಬಿ ಬಣ್ಣದ ಪಾಕೆಟ್ ಗಳನ್ನು ಇಲ್ಲಿ ಕಾಣಬಹುದು.

ನಾವು ಒಂದು ಸುಂದರವಾದ ಮನೆಯನ್ನ ಕಾಣಬಹುದು.

ಈ ರೇಖಾ ಚಿತ್ರದಲ್ಲಿ ಸ್ಟೇಟ್ ಬ್ಯಾಂಕ್ ಎ_ಟಿ_ಎಂ ಎಂದು ಬರೆದಿರುವುದನ್ನು ಇಲ್ಲಿ ಕಾಣಬಹುದು.

ಬೈಕ್ ನಿಂತಿರುವುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ.

ಈ ಮೇಲಿನ ರೇಖಾಚಿತ್ರದಲ್ಲಿ ನಾವು ಮನೆಗಳನ್ನು ಕಟ್ಟುತ್ತಿರುವುದನ್ನು ಇಲ್ಲಿ ಕಾಣಬಹುದು.

ಮತ್ತು ಗಿಡದ ಕೆಳಗೆ ನೆರಳಿರುವುದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.